ಇದು ದೇವಸ್ಥಾನ ಅರ್ಧ ನಾರೀಶ್ವರ ದೇವರು ಮೇಲ್ಗಡೆ ಇದೆ ಕೆಳಗಡೆ ಶಿವ ಇದ್ದಾರೆ.

ಹೂವುಗಳಿಂದ ಈ ತರ ಎಲ್ಲ ಡೆಕೋರೇಷನ್ ಮಾಡ್ತಾರಾ . ಈಗ ಎಲ್ಲ ಫಂಕ್ಷನ್ ಗಳಿಗೂ ಏನು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರು ಡೆಕೋರೇಷನ್ ಮಾಡೋದೇ ಈಗ ಎಲ್ಲ ಕಡೆ .]

ಇದು ಊಟಿ ಊಟಿ ಸೈಡ್ ಲಿ ಈ ತರ ಎಲ್ಲ ಇರುತ್ತೆ. ಈ ತರ ಎಲ್ಲ ಶೇಪ್ ಮಾಡಿ ಅಲ್ಲೆಲ್ಲ ಒಂತರ ಸ್ಟೆಪ್ ಸ್ಟೆಪ್ ಎಲ್ಲ ತೋಟಗಳು ಕಾಫಿ ಗಿಡಗಳು ಎಲ್ಲ ಬೆಳೆದು . ಈ ತರ ಎಲ್ಲ ಚೆನ್ನಾಗಿರುತ್ತೆ . ಆ ಊಟಿಗೆ ಹೋದ್ರೆ ಎಲ್ಲದನ್ನು ತಾಕ್ಕೊಂದು ನೋಡ್ಕೊಂಡು ಬರ್ಬೋದು ಎಸ್ಟೇಟ್ ಗಳೆಲ್ಲ ಅಲ್ಲಿ ಚೆನ್ನಾಗಿರತ್ತೆ.

ಕೊಕ್ಕರೆ ಹಕ್ಕಿ ಕತ್ತು ಉದ್ದ ಇರುತ್ತೆ ಇದಕ್ಕ ನಾವು ಮೈಸೂರಿಗೆ ಜೂ ಗೆ ಹೋಗಿದ್ದಾಗ ಈ ತರದ ಹಕ್ಕಿಗಳನ್ನ ನೋಡಿದ್ದೆವು . ಅಲ್ಲೆಲ್ಲ ಜಾಸ್ತಿ ಉದ್ದುದ್ದಕೀರೋ ಬೆಳೆದಿರೋ ಹಕ್ಕಿಗಳೆಲ್ಲ ಇರ್ತವ.

ಸ್ಕೂಲ್ ಗೆ ಹೋಗುವ ಮಕ್ಕಳಿಂದ ಹಿಡಿದು ಕಾಲೇಜು ಹೋಗೋರು ಕೆಲಸಾಕ್ಕೆ ಹೋಗೋರು ಎಲ್ಲರು ಪುಸ್ತಕಗಳನ್ನು ಓಡ್ತಾರ . ಓದೋದ್ರಿಂದ ನಮಗೆ ಎಲ್ಲ ತಿಳುವಳಿಕೆನು ಬರುತ್ತೆ.